ಮರಗಳಿದೆ ವೈರ್ ಗಳು ಇದೆ ತಟ್ಟೆ ಇದೆ. ಮತ್ತೊಂದು ಕಂಬ ಕೂಡ ಕಾಣುಸ್ತಾಯಿದೆ ಮತ್ತೆ ಗಿಡಗಳೆಲ್ಲ ಕೂಡ ಇದೆ. ಇಲ್ಲಿ ನೋಡುವುದಕ್ಕೆ ಹಸಿರಾಗಿ ಕಾಣುಸ್ತಾಯಿದಾವೆ.

ಅತಿ ದೊಡ್ಡದಾದಂತಹ ಬಿಲ್ಡಿಂಗ್ಗಳು ಕೂಡ ಕಾಣುಸ್ತಯಿದೆ. ಲೈಟ್ ಕಂಬಗಳೆಲ್ಲ ತುಂಬಾ ಇದಾವೆ. ವೈರ್ ಗಳು ಕೂಡ ಕಾಣುಸ್ತಯಿದೆ ನೋಡೋದಿಕ್ಕೆ ಮತ್ತೆ ಆಕಡೆ ಎಲ್ಲ ತುಂಬಾ ಬಿಲ್ಡಿಂಗ್ ಗಳು ಇದೆ ಕಾರುಗಳು ಕಾಣುಸ್ತಿದೆ.

ಇಲ್ಲಿ ಒಂದು ಬಿಲ್ಡಿಂಗ್ ಕಾಣ್ಸ್ತ ಇದೆ ಕಾಂಪೌಂಡ್ ಇದೆ ಮತ್ತೆ ಮರಗಳೆಲ್ಲ ಕೂಡ ಇದಾವೆ. ಹಂಚುಗಳು ಕಾಣುಸ್ತಾ ಇದಾವೆ. ಗಿಡ ಮರ ಬಳ್ಳಿಗಳೆಲ್ಲ ಇದಾವೆ.

ಇಲ್ಲಿ ಒಂದು ಕೆ_ಎಸ್_ಆರ್_ಟಿ_ ಸಿ ಬಸ್ಸ ಕಾಣಿಸ್ತಾ ಇದೆ. ಮತ್ತೆ ಒಂದು ಕಾರಿಗೆ ಒಂದು ಬೈಕ್ ಇದೆ ಹೆಲ್ಮೆಟ್ ಹಾಕಿಕೊಂಡು ಹೋಗುತ್ತಿದ್ದಾನೆ ರಸ್ತೆ ಇದೆ ಮರ ಇದೆ ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇದೆ.

ಮತ್ತೆ ಈ ಕಡೆ ಒಂದು ರಸ್ತೆ ಇದೆ. ಅಲ್ಲಿ ಒಂದ್ ಕಾರ್ ಬರ್ತಾಇದೇ ಒಂದ್ಬಿಲ್ಡಿಂಗ್ ಇದೆ --